ಹ್ಯಾಂಗಿಂಗ್ ಪಾಟ್ಸ್ ಕೂಡ ಇದೆ ಅದಲ್ಲದೆ ಬೇರೆ ಬೇರೆ ರೀತಿಯ ಹೂಕುಂಡಗಳು ಕೂಡ ಇದೆ ಆದರೆ ಇದು ಯಾವುದು ನೈಜವಾದ ಹೂವುಗಳಲ್ಲ ಎಲ್ಲಾ ಕೃತಕ ಹೂವುಗಳು ಇಲ್ಲಿ ನಮಗೆ ಕಾಣಸ್ತಾ ಇರುವಂತದ್ದು.

ಅದರ ಕಟ್ಟೆಯ ಮೇಲೆ ಒಂದಷ್ಟು ಜನ ನಿಂತು ಕೆರೆಯ ಸೌಂದರ್ಯವನ್ನ ಸವಿತಾ ಇದ್ದಾರೆ .

ಒಂದು ಕಡೆ ದೊಡ್ಡ ದೊಡ್ಡ ಕ್ರೇನ್ ಗಳು ಕೆಲಸವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಟ್ಯಾಂಕರ್ ಗಳನ್ನು ನೋಡಬಹುದು ಮತ್ತೊಂದು ಕಡೆ ಲಾರಿಯನ್ನ ನಿಲ್ಲಿಸಲಾಗಿದೆ

ಇಲ್ಲಿ ಬೆಟ್ಟದ ಮೇಲಿಂದ ನೋಡ್ತಿದ್ರೆ ಕೆಳಗಿನ ಹೊಲ ಗದ್ದೆಗಳು ನಮಗೆ ಚೆನ್ನಾಗಿ ಕಾಣುಸ್ತವೆ.

ಒಂದಷ್ಟು ಕಡೆ ಈಗಾಗಲೇ ಭತ್ತದ ಕೃಷಿ ಮಾಡದಿಕ್ಕೋಸ್ಕರ ನೀರನ್ನು ಕಟ್ಟಿ ಅಲ್ಲಿ ಸಸಿ ಮಡಿಯನ್ನ ಮಾಡಲಾಗಿದೆ ಮತ್ತು ಕೆಲವು ಕಡೆ ಇನ್ನೂ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಬೇಕಾಗಿದೆ.

ಅಲ್ಲಿ ನಾವು ನಿಮಗೆ ಸಹಾಯ ಮಾಡಬಹುದ ಅನ್ನುವಂತ ಒಂದು ಬೋರ್ಡನ್ನು ಕೂಡ ಹಾಕೊಂಡಿದ್ದಾರೆ.

ಆ ಲೆನ್ಸ್ ಕ್ರಾಫ್ಟರ್ಸ್ ಅನ್ನೋವಂತಹ ಒಂದು ಬೋರ್ಡ್ ಕೂಡಾ ನಾವಿಲ್ಲಿ ನೋಡಬಹುದು. ಇದೊಂದು ಸ್ಪೆಕ್ಸ್ ಅಂಗಡಿ ಅಂದ್ರೆ ಕಣ್ಣಿಗೆ ಸಂಭಂದಿಸಿದಂತಹ ಒಂದು ಕ್ಲಿನಿಕ್ ಮತ್ತು ಸ್ಪೆಕ್ಸ್ ಅಂಗಡಿ. ಇಲ್ಲಿ ಇದು ಇಲ್ಲಿ ಕಣ್ಣಿನ ಸಮಸ್ಯೆ ಇದ್ರೆ ಟ್ರೇಟಮೆಂಟ್ ಕೂಡ ಕೊಡಲಾಗುತ್ತದೆ.